ಹಾ ರೀ ಅದ ಹೊಲ್ದಾಗರೀ ಎಲ್ಲಾ ರೈತ್ರಿಗೆಲ್ಲ ಅಷ್ಟೇ ಇದು ಖುಷಿ ತರೋ ಹಬ್ಬಾ ಅಂತರಿ ಇದು ಬಿತ್ತೂದು first ಇದು ಅಲ್ಲಾ. ಹೌದೌದ್ರಿ ಆಯ್ತ್ ತಗೋರೀ ಮತ್ರೀ? ಹ್ಮ್ ಸರಿ ತಗೋರಿ.

ಹಾ ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದಿ? ಹಾ ನಾನ್ ಹುಷಾರಿದ್ದೇನೆ, ಮನೆಲ್ಲೆಲ್ಲಾ ಹೇಗಿದ್ದಾರೆ? ಹಾ ಮನೆಯಲ್ಲೆಲ್ಲಾ ಚೆನ್ನಾಗಿದ್ದಾರೆ, ನಿನ್ನಮ್ಮ ಹೇಗಿದ್ದಾರೆ?

ಆ ನಾನು ಕೇಳಿದೆ ಹೇಳು.

ಏನು ವಿಶೇಷ ಇತ್ತಾ? call ಮಾಡಿದ್ಯಲ್ವಾ ಅಪರೂಪಕ್ಕೆ?

ಹೌದ್ಹೌದು, ಇದ್~ ಇದೇ ತಿಂಗ್ಳು ಮೂವತ್ನೆ ತಾರೀಕು ನನ್ನ ಮಗಳದ್ದು birthday , ನೀನು ಮತ್ತೆ ನಿನ್ನಮ್ಮವ ಬನ್ನಿ. ಹಾ ಸರಿ ಸರಿ, ಎಷ್ಟು ವರ್ಷದ್ದು birthday first year ಅಲ್ವಾ?

ಇಲ್ಲ ನಾಳ್ಡೂ ಆದಿತ್ಯವಾರ ಹೋಗೋಣಂತಿದ್ದೇವೆ. ಹೌದಾ ಎಲ್ಲಿಗೆ ಹೋಗ್ಬೇಕಂತಿದ್ದೀರಿ?

ಹಾ ಅಲ್ಲಿ ಒಳ್ಳೆ collection ಉಂಟಲ್ವಾ?

ಹ್ಮ್, ನೀವು family ಯೆಲ್ಲಾ ಅಲ್ಲೇ purchase ಮಾಡುದಂತಲ್ವಾ? ಹೌದು ನಾವೆಲ್ಲ ಎ~ ಎಂತದೇ function ನೆಲ್ಲ ಬಂದ್ರೆ ಅಲ್ಲಿಗೇ ಹೋಗುದು.

ಹಾ ಹೌದೌದು ನಾನು observe ಮಾಡಿದ್ದೇನೆ . ಎರ್ಡ್‌ ಮೂರ್‌ ಸರ್ತಿ ನಾನುಸಾ ಅಲ್ಲಿ dress ತೊಕೊಳ್ಳಿಕ್‌ ಹೋಗಿದ್ದೇನೆ, ತುಂಬಾ ಒಳ್ಳೇದಿತ್ತು.

Birthday ಗೆಲ್ಲ ಅಲ್ಲಿಯೇ, dress ಎಲ್ಲಾ ಚೆನ್ನಾಗಿರ್ತದೆ. Birthday ಎಲ್ಲಿ ಮಾಡ್ಬೇಕಂತಿದ್ದೀರಿ ಮನೇಲ್ಲಿಯಾ ಅಲ್ವಾ hotel ಅಲ್ಲಿ? Birthday ಮನೆಯಲ್ಲೇ ಮಾಡುವಂತ ಇದ್ದೇವೆ.

ಹಾಗೆ ಏನು ಹಾಕ್ಬೇಕಂತಿದ್ದೀರಿ first year ಅಲ್ವಾ ಏನಾದ್ರೂ special ಮಗುವಿಗೆ?

ಹೌದು ಮಗುವಿಗೆ ಮಗುವಿನ ಅಪ್ಪ ಒಂದು necklace ಹಾಕೋಣ ಅಂತ ಇದ್ದರೆ.

purchase ಮಾಡಿ ಆಯ್ತಾ ಇನ್ನು ತೊಗೊಳ್ಬೇಕ?

ಹೌದಾ, ಎಲ್ಲಿ ತಕೊಂಡ್ರಿ ನೀವು?

ಒ ಹೌದಾ, ಎಷ್ಟಾಯ್ತು necklace ಗೆ ನಿಮ್ಗೆ?

ಹಾ necklace ಗೆ ನಮ್ಗೆ ಎಪ್ಪತ್ತು ಸಾವಿರ ತನಕ ಆಯ್ತು. ಹಾ, ಈಗ gold rate ಜಾಸ್ತಿಯಾಗಿದೆ ಅಲ್ವಾ? ಹೌದು ನಾವು simple ಆಗಿತಗೊಂಡಿದ್ದು. ಹಾ, simple ಆಗಿ ತಗೊಂಡ್ರೆಸ ಈಗ ಒಂದು ಲಕ್ಷ ನಮ್ಮ ಕೈಯಲ್ಲಿ ಇರ್ಲೇಬೇಕಲ್ವಾ?

ಹೂ, ನೀವೆಲ್ಲ dress purchase ಮಾಡಿದ್ರಾ?

ಇಲ್ಲ ನಮ್ಮದ್ಸ ನಾ ಇನ್ನೂ ಆದಿತ್ಯವಾರವೇ ತಕೊಳ್ವಾ ಅಂತಿದ್ದೇವೆ.

ಆದಿತ್ಯವಾರವೇ ಏನು ವಾರದ middle ಲ್ಲಿ ಹೋಗ್ಲಿಕ್ ಆಗುದಿಲ್ವಾ?

ವಾರದ ಮಿಡ್ಲಲ್ಲಿ ನನ್ನ ಗಂಡನಿಗೆ .

ಆದಿತ್ಯವಾರ ಆದ್ರೇ free ಇರ್ತ್ತಾರೆ ಹಾಗೆ.

ಹ್ಮು ಹಾಗೆ, ಮತ್ತೆ ಮಗಳು ಹೇಗಿದ್ದಾಳೆ?

ಹಾ ಸರಿ ನಾವು ಆ ಬರ್ತೇವೆ ಮೂವತ್ತೊಂದಕ್ಕೆ ಅಲ ಹೇಳಿದ್ದೂ?

ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ function start ಆಗ್ತದೆ.

cake cutting ಹನ್ನೆರಡು ಹನ್ನೆರಡುವರೆ ಆಚೆ ನಾ function start ಮಾಡುವ ಅಂತಿದ್ದೇವೆ.

ನೀವು ಹನ್ನೆರಡು ಗಂಟೆ ಆಚೆ ಬರುವ ಹಾಗೆ ನೋಡ್ಕೊಳ್ಳಿ.

ಸರಿ ನಾ ನಿಂಗೆ ಇನ್ನೊಮ್ಮೆ call ಮಾಡ್ತೇನೆ ಆಯ್ತಾ?

ನಾನು ಮನೆಗೆ ಬಂದದ್ ಅಷ್ಟೆ ಹಾಗೆ.

Travel ಹಾ ಒಮ್ಮೆ Madikeri ಗೆಲ್ಲ ಹೋಗಿದ್ದೆ ಹಾಗೆ.

ಮತ್ತೆ ತುಂಬ ಒಂದು ದಿನವ ಎರಡು ದಿನವಾ?

ಹಾ traveling ಇಷ್ಟಾ ಎಲ್ಲರಿಗು ಇಷ್ಟ ಅಲ್ಲ.

ಹಾ ಕೂಡ .

Udupi ಹೋಗಿದ್ದೆ ಅದಾದ್ಮೇಲೆ Sakaleshpura ಹೋಗಿದ್ದೆ ಒಂದು resort ಇಗೆ.

ಈ ಹೋಗ್ಲಿಕ್ಕೆ ಇಷ್ಟ ತುಂಬ.

Travel ಮಾಡ್ಲಿಕ್ಕೆ travel ಮಾಡುದೇ ಖುಷಿ ಆಗ್ತದೆ friends ಜೊತೆ.

ಹೌದು ಗೊತ್ತೇ ಆಗುದಿಲ್ಲ time ಗೊತ್ತಾಗುದಿಲ್ಲ. ಗೊತ್ತಾಗುದಿಲ್ಲ ಅಲ್ಲಿಗೆ reach ಅದಾಗ್ಲೇ ಅಯ್ಯೋ reach ಆಯ್ತಾ ಅನಿಸ್ತದೆ.

ಹೌದಪ್ಪ ಅಲ್ಲಿ ಒಂದು ಒಳ್ಳೆ ಜಾಗ ಒಳ್ಳೆ.

Shiradi Ghat ಇಂದ ಹೋದದ್ದು ಬರ್ಬೇಕಾದ್ರೆ ಈಚೆ ಆ.